ಹಾಗೆಯೆ ರಸ್ತೆಯಲ್ಲಿ ಹಲವಾರು ವೈಕಲ್ಸ್ ನಿಂತಿರುವುದನ್ನು ನೋಡಬಹುದು.

ಹಾಗೆ ಆ ಬಟ್ಟೆ ಅಂಗಡಿಯ ಹೆಸರು ಜರಾ .

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಫಿಶ್ ನ ಅಂಗಡಿವಾಗಿದೆ.

ಹಾಗೆಯೇ ದೂರದಲ್ಲಿ ದೇವಸ್ಥಾನ ಇರುವುದನ್ನು ನೋಡಬಹುದು.

ಹಾಗೆ ಇಲ್ಲಿ ಕುಳಿತುಕೊಳ್ಳಲು ಟಯರ್ ಅನ್ನು ಇಟ್ಟಿದ್ದಾರೆ.

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಹಳ್ಳಿಯ ಅಂಗಡಿ ಎಂಬುವುದು ತಿಳಿಯಬಹುದು.

ಹಾಗೆಯೇ ಇಲ್ಲಿ ಒಬ್ಬ ವ್ಯಕ್ತಿ ಸೆಲ್ಫಿ ತೆಗೆದುಕೊಳ್ಳುತ್ತಿರುವುದನ್ನು ನೋಡಬಹುದು.

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಫಿಟ್ನೆಸ್ ಕ್ಲಬ್ ಎಂಬುದನ್ನು ತಿಳಿಯಬಹುದು.

ಅಪಾರ್ಟ್ಮೆಂಟ್ ಹೊರಗೆ ಸ್ಟ್ರೀಟ್ ಲೈಟ್ ಇರುವುದನ್ನು ನೋಡಬಹುದು.

ಇಲ್ಲಿ ಹಲವಾರು ಜನಗಳು ಕುಳಿತುಕೊಂಡಿರುವುದನ್ನು ನೋಡಬಹುದು.

ಡ್ಯಾನ್ಸ್ ಕ್ಲಾಸ್ ರೂಮ್ ಅನ್ನು ಬಲೂನ್ ನಿಂದ ಅಲಂಕಾರ ಮಾಡಿರುವುದು ನೋಡಬಹುದು ಈ ಚಿತ್ರದಲ್ಲಿ--